ಈ ಸಮುದ್ರದಲ್ಲಿ ಒಂದು ಬೋಟ್ ಅನ್ನು ನೋಡಬಹುದಾಗಿದೆ.

ಮತ್ತು ಕಚೇರಿಯ ಪಕ್ಕ ಮರವನ್ನು ಕಾಣಬಹುದು ಈ ಕಚೇರಿಯು ಎರಡು ಆಪ್ಟಿಯರ್ ನಲ್ಲಿ ಒಳಗೊಂಡಿದೆ.

ಈ ಅಪಾರ್ಟ್ಮೆಂಟ್ ಗಳನ್ನು ನೋಡಲು ತುಂಬ ಸುಂದರವಾಗಿ ಕಾಣುತ್ತಿವೆ.

ಮತ್ತು ಫಿಶ್ ಅನ್ನು ಕ್ಲಿನ್ ಕ ತೊಳೆಯಲು ಕಲ್ಲನ್ನು ಹಾಕಿಸಿ ಕೊಂಡಿದ್ದಾರೆ.

ಇದು ಒಂದು ಟ್ಯೂಷನ್ ಟ್ಯುಟೋರಿಯಲ್ ಆಗಿದೆ.

ಈ ಜಾಗದಲ್ಲಿ ಒಂದು ಮನೆ ಇದೆ.

ಇದು ಒಂದು ಅಂಗಡಿಯಾಗಿದೆ ಈ ಅಂಗಡಿಯಲ್ಲಿ ಒಬ್ ಇಬ್ ಒಬ್ಬ ವ್ಯಕ್ತಿ ಒಲ್ಗಡೆ ಕೆಲಸವನ್ನು ಮಾಡುತ್ತಿದ್ --

ಇದು ಒಂದು ಶಾಲೆಯಾಗಿದ್ದು ಈ ಶಾಲೆಯಲ್ಲಿ ನಾಲಕ್ಕು ಜನ ಮಕ್ಕಳು ಮೂರು ಪ್ರಾಜೆಕ್ಟ್ ವರ್ಕ್ ಅನ್ನು ಮಾಡಿದ್ದಾರೆ.

ಈ ಗ್ರಂಥಾಲಯದ ಮುಂದೆ ಒಬ್ಬ ವ್ಯಕ್ತಿಯು ನಿನ್ ನಿಂತಿದ್ದಾನೆ.

ಇದರಲ್ಲಿ ಮೂರು ನಾಲ್ಕು ಲೈಟ್ ಗಳನ್ನ ಕಾಣಬಹುದಾಗಿದೆ.

ಈ ಕೆರೆಯಲ್ಲಿ ಹುಲ್ಲನ್ನು ನೋಡಬಹುದು ಹಾಗು ಕೆರೆಯ ಸುತ್ತಮುತ್ತ ಗಿಡಮರಗಳನ್ನು ಹಾಗು ಮನೆಗಳನ್ನು ನೋಡಬಹುದಾಗಿದೆ.